ಪುಲ್ಲು ಲೈಟ್ಸ್ ಗಳೆಲ್ಲ ಕಲರ್ ಕಲರ್ ನೈಟ್ ಹತ್ರಾಗ --

ಇದ ನೋಡ್ರಿ ನಮ್ಮ್ ಊರು ಬಸ್ಸ್ ಸ್ಟ್ಯಾಂಡ್ .

ಅ ಬರ್ತಾರೆ ಚೆಕಪ್ಪ್ ಮಾಡ್ಸ್ಕೊಳ್ಳಾಕ.

ಈ ಫೋನ್ ಗಳು ಏನು ಇದ್ದಿದ್ದಿಲ್ಲ ಪೋಸ್ಟ್ ಓಫೀಸ್ ಯಾಗ ಹೋಗಿ ಎಲ್ಲ --

ಪೋಸ್ಟ್ ಆಫೀಸ್ ಯಾಗ ಮಾಡ್ತಿದ್ವಿ ಈಗೆಲ್ಲ ಫೋನ್ ಬಂದಿದ್ದ್ ಸಲ್ವಾಗ ಪೋಸ್ಟ್ ಆಫೀಸ್ ಹೋಗೋದು ಕಡಿಮೆ ಆಗ್ಯಾದ .

ಅಂದ್ರೆ ಮುಂಚೆ ಎಲ್ಲ ಗೊತ್ತಗ್ತಿದಿದಿಲ್ಲ ಬರೆ ಬಿದ ಬಿಳ್ಕೊಂಡು --

ಆಮೇಲೆ ಹುಡ್ಗ ಹುಡ್ಗಿ ಜೋಡಿ ಆಡೋದೆ ಬೇರೆ --

ಯಾವ್ದೊ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅನ್ಸುತ್ತ ರೈಚೂರದಾಗ ಮಾತ್ರ ಅಲ್ಲ ಇದು ಬೇರೆ ಯಾವ್ದೋ --

ನಾವೆಲ್ಲ ಚಿಕ್ಕೋರಿದ್ದಾಗ ಹೋಗ್ತಿದ್ವಿ ಕಿಷ್ಕಿಂದ ಕಿಷ್ಕಿಂದ ಅಂತ ಆಟಾಡ್ಕೊಂಡು.

ಇದನ್ನ ನಮ್ದು ಯಾವ್ದೋ ಸೇಮ್ ಕೋಟೆ --

ಫೊಟೊ ಗೆ ಫೊಟೊ ಗೆ ಮೈನ್ ಪ್ರಿಫ್ರೆನ್ಸ್ ಕೊಡ್ತಾರೆ ಎಂಗ ಎಂಗಟ್ರ್ಯಾಕ್ ಮಾಡ್ತಾರೆ ಆಮೇಲೆ ಬಂದೋರೆಲ್ಲಎಂಗಿದೆ ಎಂಗಿಲ್ಲ ಅಂತ ಮಾತಾಡ್ತಾರ ನೂ --

ಅದು ಇದು ಸ್ಟೈಲ್ ಗಳು ಎಲ್ಲ ಚೇರ್ ದು ಎಲ್ಲ ಸ್ಟೈಲ್ ನೋಡ್ರಿ ಹೆಂಗಿರುತ್ತಂತ.

ಮಸ್ಜಿದ್ ನ ನೋಡಿಲ್ಲ ಈಗ ನೋಡಕತ್ತೀವಿ ಫರ್ಸ್ಟ್ ಟೈಮ್ ಅಂದ್ರೆ --

ಇದನ್ನ ಹೊಲೆ ದರ್ಗ ಅನ್ಸುತ್ತೆ ಮುಂದೆ ಎಲ್ಲ ಶೆಡ್ಡ್ ಹಾಕ್ಯಾರ.

ಅಲ್ಲೆಲ್ಲೊ ಕುಂತೋ ಎನ ಒಳಗ ಪ್ರೇ ಮಾಡಿ ಆಮೇಲೆ ಇಲ್ಲಿ ಕುಂತ್ಕೊಂಡ್ ಬಿಟ್ಟು ಅಹ್ ಏನಾ ಊಟ ಇಟ್ಟ್ಯಾರ .

ಅವ್ರು ಸತ್ತಾಗ ಯಾರ ಏನಾ ಕ್ಲಾಸಸ್ ಮಾಡ್ತಾ ಇದ್ರೆ --

ಆಮೇಲೆ ಅವ್ರು ಈಗ ಒಂದೊಂದೆ ಯಾರ್ ನಮ್ದು ಹೊಲ ಅಂತ ಇಂಡಿಕೇಟ್ ಮಾಡಾಕ ಗಿಡಗಳ್ ಬೆಳ್ಸಿದಾರೆ.

ಆಮೇಲೆ ಎಷ್ಟು ಚೆನ್ನಾಗೆ ಎಲ್ಲ ಫುಲ್ಲ್ ಲೈಟಿಂಗ್ ಎಲ್ಲ ಡೆಕೊರೇಟ್ ಮಾಡಿ ಮೇ ಬಿ ನವರಾತ್ರಿ ಸೀಸನ್ ಅನ್ಸುತ್ತ.

ಮತ್ತೆ ಸಂಗೀತ್ ಫಂಕ್ಷನ್ ಇದ್ದು ಚೆನ್ನಾಗೆ ಡೆಕೊರೇಟ್ ಎಲ್ಲ ಮಾಡ್ಯಾರ.

ಎಲ್ಲ ತರದು ಜಿಮ್ಮ್ ಈಕ್ವಿಪ್ಮೆಂಟ್ಸ್ ಇದೆ ಒಂದಲ್ಲ ಎರೆಡೆರಡು ಸೆಟ್ ಐತನ್ಸುತ್ತೆ.

ಕುಂತ್ಕೊಂಡು ಲೈನ್ ಗ್ ನಿಂತ್ಕೊಂಡು ಬಿಟ್ಟು ಎಲ್ಲ ನಮ್ದು ಮಾಡ್ತಾ ಇದ್ರು .